ಈ ಚಿತ್ರದಲ್ಲಿ ಡ್ಯಾಮ್ ಇದೆ ಅಲ್ ಡ್ಯಾಮ್ ಅಲ್ ನೀರ್ ಹೊರಗೆ ಬರ್ತಿದೆ ಈಕಡೆ ನೀರು ಕೂಡ ಇದೆ ಇಲ್ಲಿ ತುಂಬಾ ಕರೆಂಟಿನ ಒಂದು-ಒಂದು ಫ್ಯಾಕ್ಟ್ರಿ ಥರ ಇದೆ.

ಅಲ್ಲೊಂದು ಕರೆಂಟಿನ ಒಂದು ಒಂದು ಬ್ಯಾಟ್ರಿ ಇದೆ ಈಕಡೆ ಬಾಕ್ಸ್ ಇದೆ ಬಾಕ್ಸಿ ನಲ್ಲಿ ಏನೊ ಪಿಲ್ಲರ್ಗ ಳಿದಾವೆ ಎರೆಡು ಕುರ್ಚಿಗಳಿದಾವೆ ಈಕಡೆ ಒಂದು ಮಿಚನ್ ಇದೆ ಹಿಂದ್ಗಡೆ ಟೈರ್ಸ್ ಇದೆ .

ಚಿತ್ರದಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ. ಅದೇ ಆ ಬಿಲ್ಡಿಂಗ್ ಗೆ ತುಂಬಾ ಲೈಟ್ ಅನ್ನ ಹಾಕಿದ್ದಾರೆ ಒಂದು ಗೋಡೆ ಕಟ್ಟಿದ್ದಾರೆ. ಹೊರಗಡೆ ಬಟ್ಟೆ ಅ ಗೋಡೆ ಮೇಲೆ ಬಟ್ಟೆಯನ್ನ ಹಾಕಿದ್ದಾರೆ. ಒಂದ್ ಕರೆಂಟ್ ಪೋಲಿ ಇದೆ.

ಅದ್ಯಾವ್ದೋ ಒಂದು ಅಂಗ್ಡಿ ಆಗಿರ್ಬೋದು ಮೇಲೆ ಒಂದು ಮನೆ ಥರ ಒಂದು ಇದೆ ಕೆಳಗಡೆ ಶೆಟ್ಟರ್ ಅನ್ನು ಬಿಚ್ಚಿ ಯಾವ್ದೋ ಒಂದು ಹೋಟೆಲ್ ಥರ ಮಾಡಿದ್ದಾರೆ.

ಮದುವೆ ಫಂಕ್ಷನ್ ತರ ಕಾಣ್ತಾಯ್ದೆ ಇದೊಂದ್ ಎಂಟ್ರನ್ಸ್ ಆಗಿದೆ.

ಹಾಲಾಗಿದೆ ಮದುವೆಯ ಹಾಲು ಇಲ್ಲಿ ಕುರ್ಚಿ ಇದೆ ಟೇಬಲ್ ಇದೆ ಹೋಲು ಗುಂಡಿ ಇದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಮೆಕಾನಿಕ್ ಕೆಲಸ ಮಾಡುತ್ತಿದ್ದಾನೆ ಕಾರ್ ರಿಪೇರಿ ಮಾಡ್ತಾ ಇದ್ದಾನೆ ಎದ್ರುಗಡೆ ಒಂದ್ ವೀಲರ್ ಇಟ್ಟಿದ್ದಾನೆ ಒಂದು ಉಹ್ ಹಾಗೆ ಒಂದು ಗಡಿ ಆಥ್ವ ಒಂದು ಸಾಮಾನ್ ಇಟ್ಟಿದ್ದಾನೆ ಗಾಡಿಯನ್ನು ಮೇಲೆ ಎತ್ತಿದ್ದಾನೆ.

ಎ ಫಂಕ್ಷನ್ ಆಗಿದೆ ಇದೊಂದು ದೊಡ್ಡ ಸ್ಟೇಜ್ ಆಗಿದೆ ಸ್ಟೇಜ್ ಯಲ್ಲಾಗುಡು ಹೂಗುಳುನ್ನು ತುಂಬಿಸಿದ್ದಾರೆ ಮದ್ಯದಲ್ಲಿ ಒಂದು ಸೋಫಾ ಇದೆ ಹಿಂದುಗಡೆ ಎರೆಡು ಫ್ಲವರ್ ವಾಸಿ ಇದೆ.

ಏನೊ ತುಂಬಾ ಡೆಕೊರೇಟ್ ಆಗಿ ಮಾಡಿದ್ದಾರೆ ಎದ್ರುಗಡೆ ಕೂಡ ತುಂಬಾ ಒಂದು ಹೂವ್ವುಗಳನ್ನು ಇಟ್ಟಿದ್ದಾರೆ ಅದ್ರ್ ಎದ್ರುಗಡೆ ಸ್ಟೇಜಿನ ಕೆಳಗಡೆ ಒಂದು ಪಾಟ್ಸ್ನಲ್ಲಿ ತುಂಬಾ ಗಿಡಗಳನ್ನು ಬೆಳೆಸಿದ್ದಾರೆ.

ಕೈಯಲ್ಲಿ ಎರೆಡು ಏನು ಕಟ್ಟಿಗೆಗಳಿದ್ದವೇ ಮೇಲಾಗದೆ ಒಂದು ಶಾಮಿನ ತರ ಹಾಕಿದ್ದಾರೆ ಬಟ್ಟೆಗಳಿಂದ ಅಲಂಕಾರ ಮಾಡಿದ್ದಾರೆ ಎರೆಡು ಏನೋ ಗೋಪುರ ತರ ಮುಂದೆ ಇಲ್ಲಿ ಇಟ್ಟಿದ್ದಾರೆ ಕೆಳಗಡೆ ಒಂದು ರೆಡ್ ಕಾರ್ಪೆಟ್ ಇದೆ.

ಹಾಗೆ ಇಲ್ಲಿ ಇಬ್ಬರು ನೀರಿನಲ್ಲಿ ಅಡತ ಇದ್ದಾರೆ ಯಾಕೋ ನೀರು ಕೆಳಗಡೆ ಬರ್ತಾ ಇದೆ ನೀರಿನಲ್ಲಿ ತುಂಬಾ ಒಂದು ಗಿಡಗಳು ಬೆಳ್ದಾ ಇದೆ ಅಲ್ಲಿ ಮೆಲೆ ಮೇಲೆ ಕೂಡ ಚಿಕ್ದುದ ಒಂದು ಬ್ರಿಡ್ಜ್ ಕಟ್ಟಿದಾರೆ .

ಮದುವೆಯ ಫಂಕ್ಷನ್ ಇದೆ ಮಧ್ಯದಲ್ಲಿ ಸೋಫಾ ಹಾಕಿದ್ದಾರೆ ಹಿಂದಗಡೆ ಹೂವಿಗಳಿಂದ ಅಲಂಕಾರ ಮಾಡಿದ್ದಾರೆ.

ಹಿಂದೆಗಡೆ ಒಂದು ಸ್ಟೈಲು ಗಾಗಿ ಎರೆಡು ಎತ್ತಿನ ಗಾಡಿಗಳನ್ನು ಇಟ್ಟಿದ್ದಾರೆ ಇ ಕೆಳಗಡೆ ಕೂಡ ಕಾರ್ಪೆಟ್ ಹಾಕಿದ್ದಾರೆ ಅದ್ರ್ ಸ್ಟೇಜಿನ ಕೆಳಗಡೆ ಹುವುಗಳಿಂದ ಲೈನ್ ಆಗಿ ಕಲರ್ ಕಲರ್ ಆಗಿ ರೇಡಿ ಯನ್ನು ಮಾಡಿದ್ದಾರೆ.

ಯಾವ್ದೋ ಒಂದು ಚಿಕ್ಕ ಮಗುನ ಫಂಕ್ಷನ್ ಆಗಿದೆ ತುಂಬಾ ಬಲ್ಲೋನ್ಗಳಿಂದ ಅಲಂಕಾರ ಮಾಡಿದ್ದಾರೆ ಇದೊಂದು ಎಂಟ್ರನ್ಸ್ ಆಗಿದೆ ಏನು ಬೆಬಿಗಳೆಂದು ಬರ್ದಿದೆ.